ಅದನ್ನು ನಾವು ತಲೆ ತಗ್ಗಿಸಿ ಓದಿದಷ್ಟು ನಮ್ಮನ್ನ ತಲೆ ಎತ್ತುವ ಹಾಗೆ ಮಾಡುತ್ತೆ. ಲೈಬ್ರರಿ ತುಂಬಾ ಚೆನ್ನಾಗಿ ಕಾಣ್ತ್ತಿದ್ದೆ ತುಂಬಾ ಪುಸ್ತಕ ಸಂಗ್ರಹ ಇದೆ ಅಂತ ಅನ್ಸ್ತ ಇದೆ.

ಇದೆಲ್ಲ ನೋಡೊಕೆನೇ ಖುಷಿ ಆಹ್ ಅಲ್ಲಿ ಗಲಾಟೆ ಮಾಡೋ ಹಾಗಿಲ್ಲಾ ನಾವೆಲ್ಲಾ ಸೈಲೆ --

ಇದು ಬಟ್ಟೆ ಅಂಗಡಿ ಅನ್ಸುತ್ತೆ ಯಾಕೆಂದ್ರೆ ಜೀನ್ಸ್ ಪ್ಯಾಂಟ್ ಎಲ್ಲ ಇಟ್ಟಿದ್ದಾರೆ ಇಕಡೆ ಟಿಶರ್ಟ್ಸ್ ಎಲ್ಲಇಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಜೂಡಿಸಿದ್ದಾರೆ ಬಟ್ --

ಬಟ್ಟೆ ಅಂಗಡಿ ಅಲ್ಲಿ ಹೇಗೆ ಇರುತ್ತೆ ಅತರನೇ ಇದೆ ಹಾಗಾಗಿ ಬಟ್ಟೆ ಅಂಗಡಿ ಅನುಸುತ್ತೆ ಮೆನ್ಸ್ ವೇರು ತರ ಕಾಣ್ತಾ --

ಎಲ್ಲಾ ನೀಟಾ ಗಿ ಜೋಡಿಸಿ ಇಟ್ಟಿದ್ದಾರೆ ಟ್ರಾಲಿ ಯಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಏನೇನೂ ಬಟ್ಟೆಗಳೂ ಅಂತ --

ಭಾರತ್ ಸ್ಕೊಟ್ ಅಂಡ್ ಗೈಡ್ಸ್ ಕರ್ನಾಟಕ ಜಿಲ್ಲೆ ಸಂಸ್ಥೆ ಕೋಲಾರದ ಭಾರತ ಸ್ಕೊಟ್ ಗೈಡ್ಸ್ ಕರ್ನಾಟಕ ಡಿಸ್ಟಿಕ್ ಅಸೂಸಿಆಯೇಶನ್ ಕೋಲಾರದು ಬಿಲ್ಡಿಂಗ್ ಇದು ಫೀಲ್ಡ್ ಇದೆ.

ಇದುನು ಮ್ಯೂಸಿಯಂ ಕಾರ್ ಮ್ಯೂಸಿಯಂ ಎಪಿಎಕ್ಸ್ ಫೋರ್ ನೈನ್ ಜೀರೋ ತ್ರೀ ನಂಬರ ಪ್ಲಾಟ್ಸ್ ಇದೆ

ತುಂಬಾ ಹಳೇ ಕಾರು ನೋಡಕೆ ತುಂಬಾ ಚೆನ್ನಾಗಿದೆ ಅಕೆಡೆ ಈಕಡೆ ಗಿಡಗಳು ಎಲ್ಲ ಗ್ಲಾಸ್ ಒಳಗೆ ಇಟ್ಟಿದಾರೆ

ವಸ್ತು ಸಂಗ್ರಹಾಲಯದಲ್ಲಿ ಇರುವ ಇನ್ನೊಂದು ವಸ್ತುಗಳು ಅಂದ್ರೆ ಶಸ್ತ್ರ ಅಸ್ತ್ರಗಳು ಹಳೇ ಕಾಲದಲ್ಲಿ ಖಡ್ಗ ಆಯುಧಗಳನ್ನು ಎಲ್ಲಾ ಉಪಯೋಗಿ --

ಇದು ಒಂದು ಸುಂದರವಾದ ದುರ್ಷ್ಯ ಎಲ್ಲರೂ ಒಂದೊಂದು ಸಂಗೀತವನ್ನು ನುಡಿಸ್ತಾಯಿದಾರೆ ಒಬ್ರು ವೀಣೆ ಒಬ್ರು ತಬಲಾ ಒಬ್ರು ವಾದ್ಯ ಒಬ್ರು ಘಂಟಾ ನಾದ ವೀಣೆ ಇಡ್ಕೊಂಡು ಹಾಡ್ ಹೇಳುವ ರೀತಿ--

ಇದು ಹೌದು ಒಂದು ವಿಶ್ವ ವಿಜ್ಞಾನ-ವಿಜ್ಞಾನಗಳ ಸಂಸ್ಥೆ ಇದು. ಆಹ್ ಹೊಸ ಬಿಲ್ಡಿಂಗ್ ಹೊರಗಡೆ ಕಾರು ತುಂಬಾ ಕ್ಲಿನ್ ಅಂಡ್ ನೀಟಾಗಿದೆ